ಇಲ್ಲಿ ಎರಡು ಕಾರ್ ಗಳಿವೆ ಒಂದು ಕಾರ್ ರೆಡ್ ಇನ್ನೊಂದು ಕಲರ್ ಹಳದಿಯಲಿದೆ ಒಬ್ಬ ಮನುಷ್ಯ ಬಗ್ಗಿದಾನೆ ಈ ಕಡೆ ಒಂದು --

ಇದೊಂದು ಸ್ಕೋಟಿಯ ಶೋ ರೂಮ್ ಇದಾಗಿದೆ.

ಇಲ್ಲಿ ಹಲವಾರು ಸ್ಕೂಟಿ ಕಾಣಬಹುದು ಬ್ಲೂ ಬ್ಲಾಕ್ --

ಇದು ಒಂದು ಬಾಲ್ಕ ಮನೆಯ ಬಾಲ್ಕನಿಯಾಗಿದೆ.

ಇದರಲ್ಲಿ ಮತ್ತು ದೊಡ್ಡದಾ ಹಿಂದ್ಗಡೆ ಕಾಣುವ ಒಂದು ದೊಡ್ಡದು ಮರ ಇದೆ ಇದರಲ್ಲಿ.

ಇದು ಒಂದು ಅಂಗಡಿಯಾಗಿದೆ ಈ ಅಂಗ್ಡಿಯಲ್ಲಿ--

ಪಕ್ಷಿಯ ಹೆಸರು ಗಿಳಿ ಮತ್ತು ಇತರ ಪಾರಿವಾಳ ಇಲ್ಲಿ ನಮಗೆ ಸಿಗಬಹುದು.

ಇದು ಒಂದು ವಿಸಕ ಜನರಿದ್ದಾರೆ ಈ ಜನ ಜನರಲ್ಲಿ ಇಬ್ಬರು ಮಹಿಳೆಯರು ಮತ್ತು ನಾಲಕ್ ಜನ ಪುರುರಿದ್ದಾರೆ.

ಮತ್ತು ಹೂವಿನ ಹೆಸರು ಪ್ಯಾರಲೆ ಹಣ್ಣು ಮತ್ತು ಕೆಳಗಡೆ ಹಲವಾರು --

ಕಾಡಿದೆ ಮತ್ತು ತೋಟ್ಟದ್ ಮೇಲೆ ಚಿಕ್ಕ ಚಿಕ್ಕ ಮನೆಯನ್--

ಕಲರ್ಅಲ್ಲಿರುವ ವಸ್ತುಗಳನ್ನು ನಾವು ಕಾಣಬಹುದು ಮತ್ತು --

ಡೈನಿಂಗ್ ಟೇಬಲ್ ಖಾಲಿ ಕುರ್ಚಿ ಖಾಲಿ--

ಲುನರ್ಸ್ ಮತ್ತು ಪ್ಯಾರಾಗನ್ ಇತರ ವಸ್ತು ಚಪ್ಪಲಿ ಸಿಗಬಹುದು.

ಕುರ್ಚಿಯ ಮೇಲ್ಗಡೆ ಕುತ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕಿದ್ದಾನೆ.

ಇಲ್ಲಿ ಇತರ ಎಲ್ಲಾ ವಸ್ತುಗಳು ಸಿಗಬಹುದು.

ಇಲ್ಲಿ ಒಬ್ಬ ಮನುಷ್ಯ ಸೆಲ್ಪಿ ತೆಗೆದುಕೊಂಡಿದ್ದಾನೆ ಆ ಮನುಷ್ಯನ ಶರ್ಟ್ ಬ್ಲಾಕಿ ದೆ ಮತ್ತು ಒಳಗೆ ಒಂದು ಇಯರ್ಫೋನ್ ಇದೆ ಮತ್ತು ಕೈಯಲ್ಲಿ --

ಮತ್ತೇ ಈ ಸೈಡ್ ಹಲವಾರು ಹುಡುಗರು ಜನರು ನಿಂತಿದ್ದಾರೆ.

ಇದರ ಪಕ್ಕದಲ್ಲಿ ಒಂದು ಚಿಕ್ಕ ಮರ ನೆಟ್ಟಿದ್ದಾರೆ.

ಎಲ್ಲಾ ಪಾತ್ರೆಗಳ ಸಿಗುವ ವಸ್ತು ಅಂಗಡಿ ಆಗಿದೆ ಒಬ್ಬ ಮಹಿಳೆ ಕುಂತಿದ್ದಾಳೆ.